ಇದರೊಳಗೆ ಬುಕ್ ಸ್ಟಾಲ್ ಅಂತಂದ್ರೆ ನಮಗೆ ಒಂದು ಬುಕ್ ಸ್ಟಾಲ್ ಅಂತಂದ್ರೆ ಇದರೊಳಗೆ ನಮಗೆ ಬರಿ ಪಠ್ಯ ಪುಸ್ತಕ ಸಿಗಲ್ಲ.

ಪ್ರಥಮ ಚಿಕಿತ್ಸೆ ಮಾಡ್ತಾರೆ ಪ್ರಥಮ ಚಿಕಿತ್ಸೆ ಮಾಡಿ ಅದರೊಳಗಡೆ ನಾವು ಅದರೊಳಗಡೆ --

ಪ್ರೇಯರ್ ಪ್ರೇಯರ್ ಮಾಡ್ತಾರೆ ಅವರು ಪ್ರೇಯರ್ ಮಾಡಿದ್ ಪ್ರೇಯರ್ ಆದ ಬಳಿಕ ಆ ಆ ಅವರದೇ ಆದಂತ ಒಂದು ವಿಶಿಷ್ಟ ರೀತಿಯಲ್ಲಿ ಬೇಡಿಕೊಳ್ತಾರೆ ದೇವರನ್ನ.

ಒಂದು ಕಷ್ಟದ ಸಮಯದಲ್ಲಿ ನಾವು ಹಣವನ್ನು ಡೆಪಾಸಿಟ್ ಮಾಡಬಹುದು .

ಟಿ ಶಾಪ್ ಟಿ ಶಾಪ್ ಅಂದರೆ ಸಾಯಂಕಾಲ ನಾವು ಹೊರಗೆ --

ಕೆ.ಎಸ್.ಆರ್.ಟಿ.ಸಿ ಕೆ.ಎಸ್.ಆರ್.ಟಿ.ಸಿ ಬಸ್ ಬಸ್ ನಮಗೆ ಒಂದು ಒಳ್ಳೆಯ ರೀತಿಯಾದ ಸೌಲಭ್ಯ ಒದಗಿಸಿ ಕೊಡುತ್ತದೆ .

ಒಂದು ಯಾವುದೊ ಊರಿನಲ್ಲಿ ಇರ್ತವೆ ಯಾವುದೊ ಊರಿನಲ್ಲಿ ಪಂಪ್ಸೆಟ್ ಇರುತ್ತೆ ಆ ಪಂಪ್ಸೆಟ್ ಗೆ --

ಆ ಆ ಒಂದು ಹೆಲ್ತಿ ಆದಂತ ಫುಡ್ ಅಂತಾನೆ ಹೇಳಬಹುದುರೀ --